ಮತ್ತು ಆಚೆ ಸೈಡಿನಲ್ಲಿ ಕಿಟಿಕಿಯು ಸಹ--

ಇಲ್ಲಿ ಒಂದು ಬಟ್ಟೆಯ ಅಂಗಡಿ ಇದೆ.

ಇಲ್ಲಿ ಒಂದು ಹಾಸ್ಪಿಟಲನ್ನು ಕಾಣುತ್ತಿದೆ ಹಾಸ್ಪಿಟಲ್ ನಲ್ಲಿ ಪರ್ದೆಗಳನ್ನು ಹಚ್ಚಿದ್ದಾರೆ.

ಹು ಅಲ್ಲಿ ಒಂದು ಕೋಳಿ ಮೇಲ್ಗಡೆಯು ನಿಂತಿದೆ.

ಮತ್ತು ಆಚೆ ಸೈಡಿ ನಲ್ಲಿ ನಳಗಳು ಕೂಡ ಕಾಣುತ್ತಿವೆ ಮತ್ತು ಅಲ್ಲಿ --

ಪೀಟರ್ ಇಂಗ್ಲೆಂಡ್ ಎಂಬ ಶಾಪ್ ಇದೆ ಆ ಶಾಪಿನ ಮುಂದುಗಡೆ ಒಂದು ಬೈಕನ್ನು ನಿಂತಿದೆ.

ಮತ್ತು ದೊಡ್ಡು ನೇಮ್ ಪ್ಲೇಟ್ ಕೂಡವಿದೆ.

ಮತ್ತು ಅಲ್ಲಿ ಒಂದು ಟಿ_ವಿ ವಿದೆ ಅದರದಲ್ಲಿ ಒಂದು ಬಲ್ಬ್ಸ್ ಗಳಿವೆ ಈಚೆ ಸೈಡಿ ನಲ್ಲಿ --